ಅಂದ್ರೆ ಇವಾಗ ನಾವು ರೈಲ್ವೆ ಸ್ಟೇಷನ್ ಗೆ ಹೋಗ್ತಿವಿ ಮನೇಲಿದ್ದಾಸ್ ವೆಹಿಕಲ್ ಇರಲ್ಲ ಆಟೋ ಬರಲೇಬೇಕು.

ಕಟ್ಟಡ ಬಂದು ಕಲ್ಲಿಂದ್ ಕೂಡ ಕಟ್ಟಿದ್ದಾರೆ ಕಲ್ಲೇ ಇಲ್ಲಲ್ಲ ಈಗ ಯಾರೂ ಒಡೆಯೋರು ಇಲ್ಲ ಕಲ್ಲ ಇಟ್ಟಿಗೆಗಳೇ ಸೀಮೆಂಟ್ ಗಳೇ.

ಅದೇ ಅವಾಗ ನಾವು ಕಾಳು ಕೊಡ್ ಕಾಳು ಕೊಟ್ರೆ ಬರೋದು ವರ್ಷಕ್ಕೊಮ್ಮೆ ಕಾಳು ಕೊಡ್ತಿದ್ವಿ ಒಬ್ಬ ಮನುಷ್ಯನಿಗೆ ಇಷ್ಟು ಅಂತ ಈಗಿಲ್ಲ ದುಡ್ಡು ಕೊಟ್ಟು ಕಟಿಂಗ್ ಶಾಪ್ ಗೆ ಹೋಗಿ ಕಟಿಂಗ್ ಮಾಡಿಸಿಕೊಂಡು ಬರೋದು ನೂರು ನೂರೈವತ್ತು ರೂಪಾಯಿ ಕಟಿಂಗ್ .

ಯಾ ಎರಡು ಗಂಟೆ ಸಿನಿಮಾ ತೆಗೆಯೋದು ಅವರು ವರ್ಷಾನುಗಟ್ಟಲೆ ತೆಗಿತಾರೆ ಎಲ್ಲೆಲ್ಲಿ ಹೋಗ್ತಾರೆ ತೆಗಿತಾರೆ ಎಲ್ಲ ಕಷ್ಟಗಳು.

ಗವರ್ನಮೆಂಟ್ ಆಸ್ಪತ್ರೆಗೆ ಹೋದ್ರೆ ದುಡ್ಡಿಲ್ದೆ ಇದ್ ಮಾಡ್ತಾರೆ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಸಾವಿರ ರೂಪಾಯಿ ಯನ್ನ ಬೇಕು ಟು ತೋರಿಸಿಕೊಂಡ್ ಬರಾಕ್ ಪ್ರೈವೇಟ್ ಆಸ್ಪತ್ರೆ ಗ ಗವರ್ನಮೆಂಟ್ ಆಸ್ಪತ್ರೆಗೆ ಹೋದ್ರೆ ಟ್ಯಾಬ್ಲೆಟ್ ಹೊರಗಡೆ ಬರೆದು ಕೊಡ್ತಾರೆ.